ಬ್ಲಾ ಬ್ಲಾಕ್ ಬ್ಯಾಗ್ ಮತ್ತು ರೆಡ್ ಕಲರ್ ಶರ್ಟ್ ಹಾಕೊಂಡು ಅದರ ಪಕ್ಕದಲ್ಲಿ--

ಚಂಚ ಸ್ಫೂನು ಮತ್ತು ಒನ್ ಡಬ್ಬಿಯನ್ನು ಇಟ್ಟಿದಾರೆ ಪಕ್ಕದಲ್ಲಿ ಕೈ ತೊಳೆಯಲು ಸಿಂಕ್ ಕೂಡ ಇದೆ ಒಂದು ಕಿಟಕಿ ಕೂಡ ಕಾಣ್ತಾ ಇದೆ.

ವಿ_ಐ_ಪೀ ಮನೆ ಮುಂದ್ಗಡೆ ಡೆಕೋರೇಷನ್ ತುಂಬ ಚನ್ನಾಗಿ ಮಾಡಿದಾರೆ ಮತ್ತು ಇಬ್ರೂ--

ಕಟ್ಟೆ ಇದೆ ಕಟ್ಟೆಯ ಒಳಗಡೆ ನೀರನ್ನು--

ಮತ್ತು ಅದರ ಮುಂದ್ಗಡೆ ಎರಡು ನಿಂತಿದ್ದಾರೆ ಪಕ್ಕದಲ್ಲಿ ಇಬ್ಬರು ಮನುಷ್ಯರು ಅದರ ಮೇಲೆ ಹತ್ತಿದ್ದಾರೆ.

ಡಬ್ಬೆಯ ಪಕ್ಕದಲ್ಲಿ ಸ್ವಿಚ್ ಬೋರ್ಡ್ ಇದೆ ಸ್ವಿಚ್ ಬೋರ್ಡ್ ಪಕ್ಕದಲ್ಲಿ ಇನ್ನೊಂದು ಸ್ವಿಚ್ ಬೋರ್ಡ್ ಇದೆ.

ಇದು ಒಂದು ತೋಟನೇ ಅಂತನೇ ಹೇಳ್ಬೋದು ಈ ತೋಟದ ಒಳಗಡೆ ಮೂವರು ಜನರು--

ಸಸಿಯನ್ನು ಜಾಸ್ತಿ ಮಾಡಲು ಹಚ್ಚಿದ್ದಾರೆ ಮತ್ತು--

ಮತ್ತು ಈ ಗ್ರ್ಯಾನೆಟ ಕಲ್ಲ ಬ್ಲಾಕ್ ಅಂಡ್ ಚಾಕಲೇಟ್ ಕಲರ್ ತರದಲ್ಲಿ ಒಂದಿರುತ್ತದೆ.

ತರದ ಜಾಲ್ರಿ ಬಡ್ಡಿದಾರೆ ಮತ್ತು ಮರಗಳು ಕಾಣ್ತಾ ಇದವೆ.

ಇದಕ್ಕೆ ಮೋಸಂಬಿ ಅಂತನೂ ಹೇಳ್ಬೋದು ಮೋಸಂಬಿಗೆ--

ಇದರ ಪಕ್ಕದಲ್ಲಿ ಕಾರ್ ಕೂಡ ಇದೆ ಆ ಬಾತ್ ರೂಮಲ್ಲಿ ಒಬ್ಬ ಮನುಷ್ಯನು ನಿಂತಿದ್ದಾನೆ.

ಹಣ್ಣುಗಳನ್ನು ಮಾರುತಿದ್ದಾನೆ ಮತ್ತು ಅವನ ಹಿಂದ್ಗಡೆ--

ಇದು ಒಂದು ಐಸ್ಕ್ರೀಮ್ ಅಂಗಡಿನಂತ ಹೇಳ್ಬೋದು ಐಸ್ ಕ್ರೀಮ್ ಅಂಗಡಿ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ.

ಟೇಬಲ್ ಗುಡ ಇಟ್ಟಿದಾರೆ ಟೇಬಲ ಪಕ್ಕದಲ್ಲಿ ಚೇರ್ ಇದೆ ಚೇರಿನ ಪಕ್ಕದಲ್ಲಿ ಒಬ್ಬ ಮನುಷ್ಯ ಇದಾನೆ ಮನುಷನ್ ಮತ್ತು ಬಿಲ್ಲೆ ಬಿಲ್ ಆಗಿ --

ಇದು ಒಂದು ಕಾರ್ ಗ್ಯಾರೇಜ್ ಅಂತಾನೆ ಹೇಳ್ಬೋದು ಇದು ರೆಡ್ ಕಲರ್ ಕಾರ್ ಆಗಿದೆ.

ಕಾರಿಗೆ ನಾಲ್ಕು ಗಾಲಿಗಳಿಗೆ ಮತ್ತು ಅದರ ಪಕ್ಕದಲ್ಲಿ.

ಇದು ಒಂದು ಶಾಲ್ ಅಂಗಡಿನೆ ಆಗಿರ್ಬೋದು ಇದರ ಒಳಗಡೆ ಸಾಕಷ್ಟು ಶಾಲುಗಳು --

ಗಿಡಗಳಿವೆ ಮತ್ತು ಇದರ ಮುಂದ್ಗಡೆ ಎಲ್ಲಾ--

ಇದು ಒಂದು ಕಾರ್ ಶೋರೂಮ್ ಅಂತ ಹೇಳ್ಬೋದು ಈ ಕಾರ್ ನಿ--

ವಿಂಡೋ ದಲ್ಲಿ ಒಬ್ಬ ಮನುಷ್ಯ ಟೋಪಿ ಹಾಕೊಂಡು ನಿಂತಿದ್ದಾನೆ.

ಇದು ಒಂದು ಗಾರ್ಡನ್ ಆಗಿದೆ ಈ ಗಾರ್ಡನ್ ಅಲ್ಲಿ--

ಪಕ್ಕದಲ್ಲಿ ಒಂದು ಮರವಿದೆ ಅದರ ಮೇಲೆ ಚಿಕ್ ಚಕ್ಕವಾದ ಮರಗಳು ಕಾಣ್ತಾ ಇವೆ.

ಬ್ಲ್ಯಾಕ್ ಮತ್ತು ಲೈಟ್ ಡೆಕೊರೇಷನ್ ಚನ್ನಾಗಿದೆ ಒಂದರ ಮೇಲೆ ಒಂದು ಇಟ್ಟು--

ಇದು ಕೈ ವಾಶ್ ಮಾಡ್ತಾಕಂತ ಸೋಪ್ ಕೂಡ ಇದೆ.

ಇದು ಒಂದು ಕೋರ್ಟ್ ಅಂತಾನೆ ಹೇಳ್ಬೋದು.

ಈ ರೂಮಿನ ಒಳಗಡೆ ಒಂದು ಲೈಟ್ ಇದೆ.

ಇದು ಒಂದು ಗ್ರಾನೇಟ್ ಕಲ್ಲಾಗಿದೆ ಇದು ಗ್ರಾನೇಟ್ ಕಲ್ಲಾಗಿದೆ ಈ ಗ್ರಾನೇಟ್ ಕಲ್ಲನ್ನು ಮನೆಗೆ ಯೂಸ್ ಮಾಡುತ್ತಾರೆ.

ಮತ್ತು ಈ ಗ್ರಾನೈಟ್ ಕಲ್ಲು ಮನೆಯ ಕೆಳಗೆ ಹಾಕುತ್ತಾರೆ ಈ ಗ್ರಾನೈಟ್ ಕಲ್ಲಿನ ಕಲರ್ ಮತ್ತು ಬ್ಲಾಕ್ ಚಾಕ್ಲೇಟ್ ತರ ಕಾಣ್ತಾಯಿದೆ.

ಅದರ ಪಕ್ಕದಲ್ಲಿ ಹೂ ಗಳಿವೆ ಮತ್ತು ಅದರ ಪಕ್ಕದಲ್ಲಿ ರೆಡ್ ಕಲರ್ ಬ್ಯಾಗ್ ಇದೆ.

ಮತ್ತು ಬೆಡ್ ಪಕ್ಕದಲ್ಲಿ ಒಂದು ಕಿಟಕಿ ಇದೆ ಕಿಟಕಿ ಪಕ್ಕದಲ್ಲಿ ಕಿಡಕಿ ಮತ್ತು ಆ ಪದರೀ ಇದೆ.

ಇದು ಒಂದು ಸೂಪರ್ ಪ್ಲೇಸ್ ಆಗಿದೆ.

ಕಾಂಪೌಂಡ್ ಸುತ್ತದ ಗಿಡಗಳಿಗೆ ಮತ್ತು ಜಾಲ್ರಿ ಅನ್ನು ಹಾಕಿದ್ದಾರೆ.

ಒಂದು ಸಣ್ಣ ಟಿ_ಸಿ ಕೂಡ ಹೊಂದಿದೆ.